ಸೋ ಇದ್ರಲ್ಲಿ ಏನಪ್ಪ ಅಂದರೆ ಈ ಕಟ್ಟಡದಲ್ಲಿ ಬಂದುಬಿಟ್ಟು ಒಂದು ಕಟ್ಟಡವನ್ನು ಕಟ್ಟಿದ್ದಾನೆ ಮುಸ್ಲಿಂ ಮಜೀದ್‌ ಕಟ್ಟಿದ್ದಾರೆ. ಇದು ಎತ್ತರವಾದ ಕಟ್ಟಡ ಅಂತಾ ಹೇಳಲಾಗುತ್ತೆ.

ಹೊರಗಿನ ಒಂದು ಪೇಯಿಂಟ್‌ ಕೂಡ ಇಟ್ಟಿದ್ದಾರೆ ಇದೆ ತರ ಇದೆ ಅಂತ ಕೂಡ ಹೇಳಬಹುದು ಸೋ ಹೆಚ್ಚಾಗಿ ಅವರು ಒಂದು ಗ್ರೀನ್‌ ಕಲರ್‌ ಪೇಯಿಂಟ್‌ ಯೂಸ್‌ ಮಾಡಿ ಕಟ್ಟಡವನ್ನು ಮಾಡಿರುತ್ತಾರೆ ಅಂತಾ ಹೇಳಬಹುದಾಗುತ್ತೆ.

ಸೊ ಇದೆ ರೀತಿಯ ಒಂದು ಪಾರ್ಕ್ ಅಂತ ನಾವು ಹೇಳಬಹುದು. ತುಂಬಾ ಹಳೆದ ಪಾರ್ಕ್ ಆಗಿದೆ. ಇದರಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಚಿಕ್ಕ ಚಿಕ್ಕ ಮರಗಳು ಗಿಡಗಳು ಬೆಳೆದಿದ್ದರಿಂದ--